ಪಕ್ಷಿ ಪ್ರಾಣಿಗಳು ಇರುತ್ತವೆ ಎಲ್ಲಾ ತರದ ಕೋಳಿಗಳು ಇರುತ್ತವೆ ಮೊಲಗಳು.

ಕೆಳಗೆ ರೆಸ್ಟೋರೆಂಟ್ ಇರುತ್ತದೆ ಮತ್ತು ನಾವು ಯಾರಾದರೂ ಗೆಸ್ಟ್ ಬಂದರೆ--

ಅವರಿಗೆ ಕೂಡ ವ್ಯವಸ್ಥೆ ಇರುತ್ತದೆ ಮತ್ತು ರೂಮ್ಸ್ ಗಳೂ ಇರುತ್ತವೆ.

ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳು ಈ ಆಟೋರಿಕ್ಕ್ಷ ಆಗಿರಬಹುದು ಇವಾಗ ಹೊಸ ಟೈಪ್ ಲಿ ಕೂಡ ಇವು ಬಂದಿವೆ.

ಅವರ ಮನೆಯಲ್ಲಿ ಯಾವ ದೇವರು ಇರ್ತ್ತದೆ ಅವರು ಆ ದೇವಸ್ಥಾನಗಳನ್ನು ಕಟ್ಟಿಸಿರುತ್ತಾರೆ.

ಸಿಟಿ ಗಳಲ್ಲಿ ಎಲ್ಲ ಕಡೆಯೂ ಬೇಕರಿ ಗಳು ಆಗಿವೆ. ಇದರಲ್ಲಿ ನಮಗೆ ಬೇಕಾದ ಎಲ್ಲ ಸ್ವೀಟ್ಸ್ ಎಲ್ಲ ತರದ--

ಆ ಬೇರೆ ಬೇರೆ ಬ್ಯಾಂಕ್ ಗಳಿಗೆ ಬೇರೆ ಬೇರೆ ಹೆಸರುಗಳನ್ನೂ ಕೊಟ್ಟಿದ್ದಾರೆ.

ಈ ಮದೆವೆಯ ಸಮಾರಂಭ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ತರಹ ಮಾಡಿ --